ಇದು ಶಿವಮೊಗಾದ್ ವಿನೋಬಾ ನಗರದ ಸೋಮಿನಕೊಪ್ಪ ರಸ್ತೆಯಲ್ಲಿ ಬರುವ ಪುಸ್ತಕದ್ ಮನೆ ಇದ್ದಾಗಿದ್ದು ಇಲ್ಲಿ ಎಲ್ಲ ರೀತಿ ಪುಸ್ತಕಗಳು--

ದೊರೆಯುತ್ತವೆ ಶಾಲಾ ಮಾತು ಪದವಿ ಓದುವ ಮಕ್ಕಳಿಗೆ ಈ ಪುಸ್ತಕದ ಅಂಗಡಿ ಪ್ರಯೋಜನವಾಗುತ್ತದೆ.

ಇದು ಇಂಧನ ತುಂಬಿಸುವ ಘಟಕ ಶಿವಮೊಗ್ಗದ ಬೆಂಗಳೂರು ಹೊನ್ನಾವರ ರಸ್ತೆಯಲ್ಲಿ ಈ ಘಟಕ ಕಂಡು ಬರುತ್ತದೆ.

ಹೊಳೆಯ ದಡದ ಬಂಡೆಯ ಮೇಲೆ ಒಬ್ಬ ವ್ಯಕ್ತಿ ಕೂತಿರುವುದು ಕಾಣಬಹುದು ಆ ವ್ಯಕ್ತಿ ಪ್ರಕೃತಿ ವೀಕ್ಷಣೆ ಮಾಡುತ್ತಿದ್ದಾನೆ.

ಇದು ಮಹಾತ್ಮಗಾಂಧಿ ಉದ್ಯಾನವನದ ಹತ್ತಿರವಿರುವ ನಗರ ಕೇಂದ್ರ ಗ್ರಂಥಾಲಯ ಶಿವಮೊಗ್ಗ ಮುಖ್ಯ ಶಾಖೆಯಾಗಿದ್ದು ಇಲ್ಲಿ ವಿಧವಿದವಾದ ಪುಸ್ತಕಗಳು ದೊರೆಯುತ್ತವೆ.